ನಗರಸಭೆ ಕಾರ್ಯಾಲಯ ರಾಮನಗರ. ಇಲ್ಲಿ ಏನೋ ಒಂದು ಫಾನ್ಕ್ಷನ್ ನಡಿತಿದಿ ಅಂತ ಅನ್ಸುತ್ತೆ. ಸೊ ಅದಕೆ ಡೆಕೋರೇಷನ್ ಎಲ್ಲ ಮಾಡಿದರೆ ಲೈಟ್ಸ್ ಇಂದ ಅದಿಕೆ ನೋಡೋಕೆ ತುಂಬಾ ಚನ್ನಾಗ್ ಕಾಣ್ತಾಯಿದೆ. ಅದು ಅಲ್ದೆ ರೋಡ್ ಸೈಡ್ ಇರೋದ್ರಿಂದ ಲೈಟ್ಸ್ ಎಲ್ಲ ಫುಲ್ ಕಲ್ ಕಲರ್ ಲೈಟ್ಸ್ ಎಲ್ಲ ಹಾಕಿದರೆ.

ಸೊ ಇಲ್ಲಿ ನಾವು ಮುಂಚೆನೇ ಟಿಕೆಟ್ ಎಲ್ಲ ಬುಕ್ ಮಾಡಿರಬಹುದು. ಇಲ್ಲಾಂತಂದ್ರೆ ಇಲ್ ಬಂದು ಟಿಕೆಟ್ ತಗೊಂಡ್ ಹೋಗ್ಬಹುದು. ಅಕ್ಟ್ಸಹೂಎಲೆ ನನಗಂತೂ ಬಸ್ ಅಲ್ಲಿ ಟ್ರಾವೆಲ್ ಮಾಡೋದು ಅಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಅಂದರೆ ಆ ಎಕ್ಸ್ಪೀರಿಯೆನ್ಸ್ ತುಂಬಾ ಚನ್ನಾಗ್--

ಸರಿಯಾಗ್ಲಿಲ ಅದು ನೆಟ್ವರ್ಕ್ ಅಂತ ಅಂದ್ರೆ ಇಲ್ಲಿ ಏರ್ಟೆಲ್ ಆಫೀಸ್ ಹೋಗಿ ನಾವು ಎಲ್ಲನ ಸರಿ ಮಾಡಸ್ಕೊಬಹುದು. ಸೊ ಪ್ರಿಪೇಯ್ಡ್ ಆರ್ ಪೋಸ್ಟ್ಪಾಯ್ಡ್ ರಿಚಾರ್ಜ್ ನೆಲ ಇಲ್ ಮಾಡಸ್ಕೊಬಹುದು. ಸೊ ಏನಾದ್ರು ಪ್ರಾಬ್ಲಮ್ ಇತ್ತು ಏರ್ಟೆಲ್ ಕಂಪನಿ ಕಡೆ ಇಂದ ಅಂತ ಅಂದ್ರೆ ಇವರ ಅತ್ರ ಹೋದ್ರೆ ಇವರ ಎಲ್ಲ ಕ್ಲಿಯರ್ ಮಾಡಕೊಡ್ತಾರೆ.